ಈ ಮೇಲಿನಂತೆ ನಮಗೆ ಒಂದು ಅಂಗಡಿ ಮತ್ತು ಅದರ ಮೇಲೆ ಬರೆದಿರುವ ಬೋರ್ಡನ್ನು ಕಾಣ ಬರ್ತಾ ಇದೆ.

ಈ ಮೇಲಿನಂತೆ ಬೌದ್ಧ ಸನ್ಯಾಸಿಗಳು ಮರದ ಕೆಳಗೆ ಪ್ರಾರ್ಥನೆ ಮಾಡುತ್ತಿರುವ ದೃಶ್ಯವನ್ನು ತೋರಿಸುತ್ತದೆ.

ಅಂಗಡಿಯ ಪ್ರವೇಶ ದ್ವಾರವು ಗಾಜಿನಿಂದ ಮಾಡಲ್ಪಟ್ಟ--

ಅಂಗಡಿಯ ಒಳಗೆ ಕೂಡಲು ಆಸನಗಳು ಇವೆ.

ಮತ್ತು ಬೋರ್ಡಿ ನ ಮೇಲೆ ಅವರ ಎರಡು ನೊಂದಣಿ ಸಂಖ್ಯೆ ಕೂಡ ನಮೂದಿಸಲಾಗಿದೆ.

ನಮಗೆ ಇಲ್ಲಿ ಕೆಫೆ ಯ ಚಿತ್ರವನ್ನು ಕಾಣಬೋದು.

ಈ ಮೇಲಿನಂತೆ ನಮಗೆ ಒಂದು ದೇವಾಲಯದ ಹತ್ತಿರ ಗುಮ್ಮಟವನ್ನು ಕೆದರಿ ಇದನ್ನು ಕಂಡು ಬರುತ್ತಿದೆ.

ಮತ್ತು ಗೋಡೆಯ ಮೇಲೆ ಒಂದು ಭಾವಚಿತ್ರವನ್ನು ಅಂಟಿಸಲಾಗಿದೆ.

ಕಾಳಿಕಾದೇವಿ ದೇವಾಲಯವನ್ನು ಕಾಣು ಬರ್ತಾ ಇದೆ.

ಯುವರ್ ಪೆಟ್ ನೀಡ್ಸ್ ಎಂದು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.

ಅಲ್ಲಿ ವಿವಿಧ ಶೂ ಗಳು ಮತ್ತು ಚಪ್ಪಲಿಗಳನ್ನು ಕಪಾಟಿನಲ್ಲಿ ಜೋಡಿಸಲಾಗಿದೆ.

ಮುಸ್ಲಿಂಮರ ಸಮಾಧಿಯಂತೆ ಕಾಣು ಬರ್ತಾ ಇದೆ.

ಇದು ಮದುವೆ ಅಥವಾ ಇತರ ವಿಶೇಷ ಸಂದರ್ಭಕ್ಕಾಗಿ ಇರಬಹುದು.

ಮತ್ತೆ ಮೇಲೆ ಸಿಲಿಂಗ್ ಗಳಿಗೆ ಫ್ಯಾನ್ ಗಳು ಮತ್ತು ಲೈಟ್ ಗಳನ್ನು ಹಾಕಲಾಗಿದೆ.

ಹಿಂಭಾಗದಲ್ಲಿ ಕಂಪ್ಯೂಟರ್ ಘಟಕ ಮತ್ತು ಕೆಲವು ಕುರ್ಚುಗಳಿವೆ.

ಕನ್ನಡಿಗಳನ್ನು ಕೆಲವು ಎಲ್_ಇ_ಡಿ ದೀಪಗಳನ್ನು ಸಹ ಹೊಂದಿದೆ.

ಇದು ಬಾತ್ರೂಮ್ ಕನ್ನಡಿಗಳು ಮತ್ತು ವಾಜಬಿಸನ್ ಗಳ ಸೆಟ ಅನ್ನು ಆಯ್ಕೆಮಾಡಲು ಗ್ರಾಹಕರಿಗೆ ಅನುಕುಲ ಮಾಡಿಕೊಳ್ಳುತ್ತದೆ.

ಹಲವಾರು ಬಣ್ಣಗಳ ಡಬ್ಬಿಗಳನ್ನು ಇಲ್ಲಿ ನಾವು ಕಾಣಬಹುದು.

ಮೇಲಿನಂತೆ ನಮಗೆ ಒಂದು ಅಂಗಡಿ ಮತ್ತು ಅದರ ಗೋಡೆಯನ್ನು ಕಾಣ ಬರ್ತಾ ಇದೆ.

ಓಂ ಸಾಯಿ ಡಿಜಿಟಲ್ ಫೋಟೋ ಸ್ಟುಡಿಯೋ --

ಪ್ರವೇಶ ದ್ವಾರದ ಮೇಲೆ ಕೆಲವು ಭಾವಚಿತ್ರಗಳನ್ನು ಅಂಟಿಸಲಾಗಿದೆ.

ಇದು ಬೆಚ್ಚಗಿನ ಮತ್ತೂ ಪ್ರಶಾಂತ ವಾತಾವರಣವನ್ನೂ ಸ್ಪಷ್ಟಿಸುತ್ತದೆ.

ತೂಕದ ಯಂತ್ರ ಮತ್ತು ಸರಕುಗಳನ್ನು ಜೋಡಿಸಲು--

ಈ ಚಿತ್ರವು ವಿದ್ಯುತ್ ಉಪಕರಣಗಳು ಮತ್ತು ವಸ್ತುಗಳನ್ನು ಹೊಂದಿರುವ ಅಂಗಡಿಯನ್ನು ತೋರಿಸುತ್ತದೆ.

ಆ ಪಟ್ಟಿಗೆಗಳು ಸ್ವಿಚ್ ಗಳು ಮತ್ತು ಸ್ಯಾಕೇಟ್ ಗಳು ವೈರ್ ಗಳು ಇತರ ಉಪಕರಣಗಳನ್ನು ಕಾಣಬಹುದು.

ಚೆಂಡುಹೂವುಗಳನ್ನು ಸಾಮಾನ್ಯವಾಗಿ ದಸರಾ ಮತ್ತು ದೀಪಾವಳಿ ಹಬ್ಬಗಳಲ್ಲಿ ಬಳಸಲಾಗುತ್ತದೆ.

ಅದರ ಹೊರಗೆ ಕೆಲವು ವ್ಯಕ್ತಿಗಳು ನಿಂತಿರುವುದನ್ನು ಕಾಣು ಬರ್ತಾಯಿದೆ.

ದೊಡ್ಡ ಜನಸಮೂಹವನ್ನು ಹೊಂದಿರುವ ಹೊರಾಂಗಣ ಪ್ರದೇಶವನ್ನು ತೋರಿಸುತ್ತದೆ.